ಮತ್ತೆ ಇಲ್ಲಿ ಒಬ್ಬಯು ವ್ಯಕ್ತಿ ನಿಂತುಕೊಂಡಿರುವ ದೃಶ್ಯ ಕಾಣಬಹುದಾಗಿದೆ.

ಹಾಗೂ ಈ ರೂಮ್ನ ಲ್ಲಿ ಎರಡು ಚೇ ಮೂರು ಚೇರ್ ಗಳು ಮತ್ತೊಂದು ಡೈನಿಂಗ್ ಟೇಬಲ್ ಅನ್ನು ಕಾಣಬಹುದಾಗಿದೆ.

ಮತ್ತು ಇವರು ಗದ್ ನೆಲ್ಲನ್ನು ಹಚ್ಚುತ್ತಿರುವ ದೃಶ್ಯ ನೋಡಬಹುದು.

ಹಾಗು ಹಚ್ಚ ಹಸಿರಾದಂತಹ ಗಿಡಮರಗಳನ್ನು ಕಾಣಬಹುದಾಗಿದೆ.

ಹಾಗು ಅಲ್ಲಲ್ಲಿ ಕಲ್ಲು ಬಂಡೆಗಳನ್ನು ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ರೂಮನ್ನು ಕಾಣಬೋದು.

ಮತ್ತು ಇಲ್ಲಿ ನಾಲ್ಕು ಜನರು ವ್ಯಕ್ತಿಗಳು ನಿಂತು ಕೊಂಡಿರುವ ದೃಶ್ಯ ನೋಡಬಹುದಾಗಿದೆ.

ಮತ್ತು ಇಲ್ಲಿ ಚೀಲದಲ್ಲಿ ಗಿಡಗಳನ್ನು ನೆಟ್ಟಿರುವ ದೃಶ್ಯ ನೋಡಬಹುದಾಗಿದೆ.

ಮತ್ತ ಇಲ್ಲಿ ದೊಡ್ಡದಾದಂದ ಕಟ್ಟಡಗಳನು ಕಾಣಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಫಿಶ್ ಮಾರ್ಕೆಟನ್ನು ಕಾಣಬಹುದು.

ಹಾಗೂ ಹಚ್ಚಹಸಿರಾದಂತ ಗಿಡ ಮರಗಳನ್ನು ನೋಡಬಹುದು.